ಇಲ್ಲಿ ಬಂದು ಮಕ್ಕಳು ಆಟ ಆಡುವ ಒಂದು ರೈಲು ಓಡಾಡುತ್ತಿದೆ ನೋಡಲು ಇಲ್ಲಿ ಹಲವಾರು ಜನರು ಬಂದಿದ್ದಾರೆ ತುಂಬಾ ಅದ್ಭುತವಾಗಿದೆ.

ಇದು ನೋಡಲು ತುಂಬಾ ವಿಶಾಲವಾದ ಜಾಗವಿದೆ ಹಾಗೆ ಇಲ್ಲಿ ಮರಗಳ ಎಲೆಗಳು ಸಹ ನೋಡಲು ಚೆನ್ನಾಗಿದೆ .

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಇದೊಂದು ಅದ್ಭುತವಾದ ಕ್ರೀಡಾಂಗಣ ಇರಬಹುದು.

ಈ ಚಿಕ್ಕ ಮಕ್ಕಳು ಆಟ ಆಡಲು ಒಂದು ರೀತಿಯ ಆಟದ ಈ ಚಿತ್ರವನ್ನು ತಿಳಿಸಲಾಗಿದೆ ಇಲ್ಲಿ ಮರಗಳು ಸಹ ಇದ್ದವೇ ನೋಡಲು ತುಂಬಾ ಚೆನ್ನಾಗಿದೆ.

ಸುತ್ತಲೂ ಗಿಡ ಮರಗಳು ಇದ್ದಾವೆ ನೋಡಲು ಮರಗಳೆಲ್ಲಾ ಹಸಿರಾಗಿ ಕಾಣಿಸುತ್ತಿದೆ ತುಂಬಾ ಅದ್ಭುತವಾದ ಚಿತ್ರ ಎನ್ನಬಹುದು.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರೋದು ಒಂದು ರಸ್ತೆ. ಇದು ಮೈಸೂರು ಅರಮನೆಯ--

ಚಿತ್ರದಲ್ಲಿಕಾಣಿಸುತ್ತಾ ಇರೋದು ಒಂದು ಅದ್ಭುತವಾದ ಒಂದು ಪಾರ್ಕ್ ಎನ್ನಬಹುದು.